ಆಹ್ಹ್ ಇವಾಗ ಹಂಗೆ ನೋಡಬಹುದು ನೀವ್ ಟೊಮೇಟೊ ಎಸ್ಟ್ ತೂತ ತೂತ ಆಗಿದೆ.

ಆಹ್ಹ್ ಇಲ್ಲಿ ಸಣ್ಣ ಮಕ್ಕಳಿಗೂ ಆಟ ಆಡೋಕೆ ತುಂಬ ಸ್ಪೇಸ್ ಇದೆ ಈಕಡೆ ಸೈಡ್ ಎಲ್ಲ ತುಂಬ ಚೆನ್ನಾಗಿದೆ.

ಇದ್ ಬಂದು ಯಾಣ ಹತ್ರ ಇದು ಟ್ರೆಕಿಂಗ್ ಪ್ಲೇಸ್ ಇದು. ಅಲ್ಲಿ--

ಆಹ್ಹ್ ಬುಟ್ಟಿಗಳು ಮಾಡ್ತಾರೆ ಡಿಸೈನ್ ಡಿಸೈನ್ ಬಿದಿರಲ್ ಮಾಡ್ತಾರೆ.

ಆಹ್ಹ್ ಮ್ಯೂಸಿಯಂ ತರ ಉಮ್ಮ್ ಆಕಡೆ ಸೈಡ್ ಅವ್ರದ್ ಮನೆ ಇದೆ ಆಹ್ಹ್ ತುಂಬ ಚೆನ್ನಾಗಿ.

ಆಹ್ಹ್ ಇದು ಸಹ ಒಂದ್ ಪಾರ್ಕ್ ಆಹ್ಹ್ ಇಲ್ಲಿ--